ಇದು ಒಂದು ವಿಜಯಲಕ್ಷ್ಮಿ ಸಿಲ್ಕ್ ಹೌಸ್ ಎಂಬ ಒಂದು ದುಖ್ ಅಂಗಡಿಯಾಗಿದೆ.

ಮತ್ತು ಮೇಲೆಗಡೆ ಕೂಡ ಸಿಲ್ಕ್ ವಿಜಯಲಕ್ಷ್ಮಿ ಸಿಲ್ಕ್ ಹೌಸ ಎಂದು ಗೋಡೆಗೆ ಬರೆದಿದ್ದಾ --

ಮತ್ತು ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡಲು ಬಂದಿದ್ದಾರೆ.

ಇದು ಒಂದು ಸಿಲಿಂಡರ್ ನ ಕೊಂಡೊಯ್ಯುವ ಲಾರಿ ಆಗಿದೆ.

ಕಲರ್ ಕಲರ್ದಾದ ಸೈಕಲ್ ಗಳು ಇದ್ದಾವೆ.

ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಪೆಟ್ರೋಲ್ --

ಅದೇ ರೀತಿ ಕಾಂಪೌಂಡ್ ಮೇಲೆ ದೀಪವನ್ನು ಹಚ್ಚಿ--

ಅಂಡರ್ ಟೇಕ್ ಅಂತ ತೆಳಗಡೆ ಬರ್ದಿದ್ದಾರೆ.

ಈ ಒನ್ ಚಿತ್ರದಲ್ಲಿ ಎಸ್_ಬಿ_ಐ ಬ್ಯಾಂಕಿನ ಚಿತ್ರವನ್ನು ತೋರಿಸಲಾಗಿದೆ.

ಮತ್ತು ಸಾಕಷ್ಟು ಲೈಟ್ಸ್ ಗಳು ಇದ್ದಾವೆ.

ಮತ್ತು ಶವರ್ ಗಳು ಕೂಡ ಇದ್ದಾವೆ.

ಇದು ಒಂದು ಆರೋಗ್ಯ ಹಾಸ್ಪಿಟಲ್ ಆಗಿದೆ.

ಮತ್ತು ಒಬ್ಬರು ಬೈಕ್ ಮೇಲೆ ಇದ್ದಾರೆ.

ಇದು ಒಂದು ಕೇಶವ ಸುಜುಕಿ ಎಂಬ ಒಂದು ಬೈಕಿನ ಶೋ ರೂಮ್ ಆಗಿದೆ.

ಮತ್ತು ಇಲ್ಲಿ ಒಂದು ಪುರುಷ ನಿಂತಿದ್ದಾರೆ.

ಮತ್ತು ಇಲ್ಲಿ ಒಂದು ಬ್ಯಾರೆಲ್ ಇದೆ.

ಮತ್ತು ಒಂದು ಕುರುಚಿ ಇದೆ ಮುಂದ್ಗಡೆ ಸಾಕಷ್ಟು ಕಚ್ರಗಳು ಬಿಟ್ಟಿದ್ದಾರೆ.

ಇಲ್ಲಿ ಪ್ಲೇಟ್ ಎರಡು ಪ್ಲೇಟ ಲ್ಲಿ ಬಿರಿಯಾನಿ ಇದೆ ಮತ್ತು ಚಮಚಗಳು ಇದ್ದಾವೆ.

ಒಂದು ಟೇಬಲ್ ಇದೆ ಮತ್ತು ಕುರ್ಚಿಗಳು ಇದ್ದಾವೆ.

ಮತ್ತು ಇಲ್ಲಿ ಜಿಮ್ ಅನ್ನು ಮಾಡುವ ಯಂತ್ರಗಳು ಇದ್ದಾವೆ.

ಮತ್ತು ಸುತ್ತ ಮುತ್ತಲು ದೊಡ್ಡ ದೊಡ್ಡದಾದ ಗಿಡಗಳು ಇದ್ದಾವೆ ಮತ್ತು ಚಿಕ್ಕ ಚಿಕ್ಕದಾದ ಗಿಡಗಳು ಇದ್ದಾವೆ.

ಟೇಬಲ್ ಮೇಲೆ ಒಂದು ಬುಟ್ಟಿವಿದೆ ಮತ್ತು ಬುಟ್ಟಿಯ ಮೇಲೆ ಒಂದು ಹಣ್ಣು ಇದೆ.

ಮತ್ತು ಇಲ್ಲಿ ತೆಲಗುಂಬಿಗಳು ಇದ್ದಾವೆ ಮತ್ತು ಒಂದು ಬೆಡ್ ಇದೆ.